ಇದು ಒಂದು ಶಾಲೆಯಲ್ಲಿ ಕರಕುಶಲ ಕಾರ್ಯಕ್ರಮ ಅಂತ ಅನುಸ್ತ ಇದೆ ಅದರಲ್ಲಿ ಮಕ್ಕಳುಗಳೆಲ್ಲ ಕ್ರಾಫ್ಟ್ಸ್ ಮಾಡ್ತಾಯಿದರೆ ಅದರ ಜೊತೆಗೆ ಒಬ್ಬ ಮಾಷ್ಟ್ರು ಒಬ್ಬರು ಇಬ್ಬರು ಮೇಡಂ ಅವರು ಇದರೆ.

ಇದು ಕಾರು ಇದು ಬಿಳಿ ಬಣ್ಣದ ಕಾರು ನೀಲಿ ಬಣ್ಣದ ಬಸ್ ಹಾಗೆ ಒಬ್ಬ ವ್ಯಕ್ತಿ ಇಲ್ಲಿ ಓಡಾಡುತ್ತಾ ಬಸ್ ಆತ್ರ ಓಡಾಡುತ್ತಾ--

ಈರುಳ್ಳಿ ಈರುಳ್ಳಿ ಕಾಣಿಸುತ್ತಾ --

ಆ ಡಗಳು ಕಾಣುಸ್ತಯಿದಾವೆ ಇದು ಒಂದು ತರಕಾರಿಯ ಮಳಿಗೆ ಆಗಿದೆ.

ಇದು ಒಂದು ಪಾರ್ಕ್ ಜಾಗ ಆಗಿದ್ದು ಇಲ್ಲಿ ಅಸರ್ ಗಿಡಮರಗಳು ತುಂಬಾ ಇದೆ. ತುಂಬಾ ಇದೆ ಹಾಗೆ ಅಲ್ಲಿ ಒಂದು ಟೇ--